ಇದು ಬಂಡ್ಬಿಟ್ಟಿ ಪಿಜ್ಜಾ ಆಗಿರಲಿ ಬರ್ಗರ್ ಆಗಿರ್ಬೋದು ಐಸ್ಕ್ರೀಮ್ ಆಗಿರ್ಬೊದೂ ಉಮ್ ನಮಿಗ್ ಯಾವ್ದೇ ತರ ಬೇಕು ಅಂದ್ರುನು ಕೂಡ ಸಿಗುತ್ತೆ ಫ್ಲೇವರು ಕೂಡ ಸಿಗುತ್ತೆ ಸ್ಮಾಲು ಸಿಗುತ್ತೆ.

ಲೈಕ್ ಎಲ್ಲ ತರದ್ದು ಕೂಡಾನು ಇಲ್ಲೇ ಇದೆ ಲೈಕ್ ನಮಗೆ ಇಷ್ಟ ಆಗಿದ್ ತರಾ ಬ್ಯಾಕ್ ಸೈಡ್ ಡೆಕೋರೇಷನ್ ಮಾಡಿಸಬಹುದು ಇದೇ ತರ.

ಯಾವುದೇ ತರದ್ ಡಿಸೈನ್ ಬೇಕು ಅಂದ್ರುನು ಕೂಡ ಅವ್ರು ಪ್ರಿಪೇರ್ ಮಾಡ್ತಾರೆ ಲೈಕ್ ಚೆನ್ನಾಗೂ ಕೂಡ ಕಾಣುತ್ತೆ ನೋಡಕ್ಕೂ ಕೂಡ ಖುಷಿಯಾಗುತ್ತೆ ನಮಿಗ್ ಯಾವತರ ಬೇಕು.

ಲೈಕ್ ಇದೇ ತರ ಡಾನ್ಸ್ ನಮಿಗ್ ಅದೇ ಬೇಕು ಇದೇ ಬೇಕು ಅಂದ್ರೂನು ಕೂಡ ನಮಿಗ್ ಕಂಪರ್ಟಬಲ್ ಆಗಿರೋಹಂಗೆ ಕಲುಸ್ಕೊಡ್ತಾರೆ.

ಇದು ಬಂದ್ಬಿಟ್ಟು ಕಾಫೀ ಡೇ ಅಂತ ಸೊ ಇಲ್ಲಿ ಕೋಲ್ಡ್ ಕಾಫೀ ಸಿಗತ್ತೆ ಕಾಫೀ ಟೀ ಜ್ಯೂಸೆಸ್ ನಮಿಗ್ ಯಾವ್ದು ಕಂಫರ್ಟಬಲ್ ಆಗತ್ತೆ ಎಲ್ಲಾ ತರದ್ದು ಕೂಡ ಸಿಗತ್ತೆ ಇಲ್ಲಿ.

ಇದು ಬಂದು ಮೆಕ್ಯಾನಿಕ್ ಸರ್ವಿಸ್ ಆಗಿರುತ್ತೆ ಯಾವುದೇ ತರ ಗಾಡಿ ಆಗಲಿ ಬೈಕ್ ಆಗಲಿ ಕಾರ್ ಆಗಲಿ ಏನಾದ್ರೂ ಆದರೂ ಕೂಡ ಗ್ಯಾರೇಜ್ ಗೆ ಹೋಗಿ ನಾವು ಈ ತರ ಆಗಿದೆ ಎಂದು ಸಲುಷನ್ ಹೇಳ್ತಾರೆ.

ಇಲ್ಲಿ ಎಲ್ಲ ತರದ್ ಫಿಶ್ಷು ಕೂಡನು ಸಿಗತ್ತೆ. ನಮಿಗ್ ಯಾವ್ದ್ ಇಷ್ಠಾಗುತ್ತೆ ಅದ್ ತಗೊಳಲುಬಹುದು. ಸಣ್ಣ ಮೀನಿಂದ ದೊಡ್ಡ್ ಮೀನ್ ತನಕನು ಫಿಶು ಸಿಗತ್ತೆ. ಲೈಕ್ ಅಹ್ ನಮಿಗ್ ಸಣ್ಣ ಮೀನ್ ಬೇಕೋ ದೊಡ್ಡ್ ಮೀನ್ ಬೇಕು ಅಂದ್ರು ತಗೋಬೋದು.

ಇದು ಬಂದಿ ಐಸ್ ಕ್ರೀಮ್ ಪಾರ್ಲರ್ ಆಗಿರುತ್ತೆ ಐಸ್ ಕೂಡ ಸಿಗುತ್ತೆ ಹಾಲು ಸಿಗುತ್ತೆ ಲೈಕ್ ಹ ಐಸ್ --

ನಮಿಗ್ ಯಾ ತರ ಡಿಸೈನ್ ಬೇಕು ಅಂದ್ರುನು ಮಾಡ್ ಕೊಡ್ತಾರೆ ಲೈಕ್ ಎಲ್ಲಾ ತರದ್ ಹೂವನು ಸಿಗತ್ತೆ ಮಾರ್ಕೆಟ್ ಅಲ್ಲಿ.

ಎಷ್ಟು ಚೆನ್ನಾಗಿದೆ ಕಲರು ಚೂರು ಚೆನ್ನಾಗಿದೆ ಎಲ್ಲಾ ತರದ್ದು ಸಿಗತ್ತೆ ಗಣಪತಿ ಮುಚ್ಚ್ತಿದಾರೆ ಸಿಗತ್ತೆ ಎಲ್ಲಾದು ಸಿಗುತ್ತೆ.

ಇದು ಬಂದು ಕಾಲೇಜು ಕಾಲೇಜು ಕೂಡಾ ಚೆನ್ನಾಗಿದೆ. ಗೇಟು ಕೂಡ ಚೆನ್ನಾಗಿದೆ ಲೈಕ್ ಕಾಲೇಜ ಲ್ಲಿ ಸ್ಟೂಡೆಂಟು ಕೂಡ ಎಜುಕೇಶನ್ ಕಂಪ್ಲೀಟ್ ಮಾಡಬೋದು.

ಗಿಡ ಮರ ಎಲ್ಲಾ ಚೆನ್ನಾಗಿದೆ ಗಾಳಿನು ಚೆನ್ನಾಗಿ ಬರುತ್ತೆ ಟೆಂಪಲ್ ಕೂಡನು ಚೆನ್ನಾಗಿದೆ ಹಾಗೇ ಆನೆಗುಳು ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿದೆ.